ಇದು ದೂಡ್ಡ ನದಿ ನದಿಯ ದಡದಲ್ಲಿ ಬೆಟ್ಟ ಹಾಗೂ ಅಲ್ಲಿನ ಮೂಡಗಳು ಆಕಾಶದಲ್ಲಿ ಕಾಣಿಸುತ್ತಿರುವ ಮೂಡಗಳು--

ಹಾಗೂ ನದಿ ಬೆಟ್ಟ ಸುಂದವಾಗಿ ಕಾಣಿಸುತ್ತಿದ್ದೆ. ಬೆಟ್ಟ ಹಚ್ಚು ಹಸಿರಿನಿಂದ್ ಕಂಗೂಳಿಸುತಿದೆ ಅದರಿಂದ ಸುಂದರವಾಗಿದೆ.

ಹಾಗೂ ಹಸರಿನಿಂದ ಕಂಗಳೋಸುತ್ತಿದೆ. ಅದರಿಂದ ಈ ನದಿಯು ಸುಂದರದಿಂದ ಕಾಣಿಸುತ್ತಿದೆ.

ಹೊರಗಡೆ ನಿಂತಿರುವಂತಹರು ವಾಚ್ ಮ್ಯಾನ್ ಈ ಕಡೆ ಹೊಲಗಡೆ ಹೊಳಗಡೆ ಹೊರಾಂಗಣದಲ್ಲಿ ಲೈಬ್ರರಿ ಬುಕ್ ಗಳು ಹಾಗು ಮೇಜಿನ ಮೇಲೆ ಬುಕ್ ಗಳು ಇವೆ ಅಲ್ಲಿ ಹಲವಾರು ವಿಧ ವಿಧವಾದ ಬುಕ್ ಗಳು ಇವೆ.